ಅಲ್ಲಿ ಐದಾರು ಜನ ಹ ಮಹಿಳೆಯರು ಇದ್ದಾರೆ.

ಈ ಜನರಲ್ ಸ್ಟಾಲ್ ಹೆಸರು ಶ್ರೀ ಸದ್ಗುರು ರೇವಣಸಿದ್ದೇಶ್ವರ ಲೇಡೀಸ್ ಫ್ಯಾಷನ್ ಮತ್ತು ಗಿಫ್ಟ್ ಸೆಂಟರ್ ಇದೆ.

ಮೂರು ಸಮಾಧಿಗಳಿವೆ ಒಬ್ಬ ಮನುಷ್ಯ ಕಾಣುಸ್ತಾಯಿದಾನೆ.

ಮತ್ತು ಇಲ್ಲಿ ನೀಲಿ ಬಣ್ಣದ ಗ್ವಾಡೇ ಇದೆ.

ಇಲ್ಲಿ ತರಹ ತರಹದ ಕೇಕ್ ಗಳಿವೆ.

ಮತ್ತು ಪೀಸ್ ಕಟ್ ಮಾಡಿದ್ದ ಕೇಕ್ ಗಳಿವೆ.

ಮತ್ತಿಲ್ಲಿ ಹಲವಾರು ಕಬ್ಬಿಣದ ಸಾಮಾನುಗಳನ್ನು ಇವೆ.

ಇದರ ಮೇಲೆ ಚೇರ್ರಿ ಇರಲಾಗಿದೆ ಕಿಸ್ಸಮಿಸಿ ಹಾಕಲಾಗಿದೆ.

ಹಾಗು ಮೂರು ಚಮಚ ಇವೆ ಉಂ ಪ್ಲೇಟ್ ಇವೆ ಒಂದು ಬುಗುಣಿ ಕಾಣುಸ್ತ ಇದೆ.

ಗಿಡಮರಗಳು ಕಾಣಿಸ್ತವೆ ಒಂದು ಚೇರ್ ಕಾಣಿಸ್ತಾ ಇದೆ.

ಇಲ್ಲಿ ಬಹಳಷ್ಟು ಜನ ನಿಂತಿದ್ದಾರೆ ಮಕ್ಕಳು ವಯಸ್ಕರು ಯುದ್ಧರು ನಿಂತಿದ್ದಾರೆ.

ಇಲ್ಲಿ ದೂರ ದೂರ ಮನೆಗಳನ್ನು ಕಾಣಸ್ --